ಸ್ಕೆಲಿಟನ್ ಬಾಡಿ ನ ಇಟ್ಟವ್ರೆ ಬೆಡ್ ಮೇಲೆ.

ಎಲ್ಲರೂ ಊಟ ಮಾಡಿ ಆವಾಗಲೇ ಹೋಗಿದ್ದಾರೆ ಜನರು ಎಲ್ಲ ಖಾಲಿಯಾಗಿವೆ .

ತುಂಬಾ ಡೆಕೋರೇಟ್ ಮಾಡಿದ್ದಾರೆ ದೀಪಾನ ಹಚ್ಚಿದ್ದಾರೆ.

ತರತರ ಕಲರಿದ್ದು ಪಾಂಟ್ಸ್ ನು ಸಿಗುತ್ತೆ ಟೀ ಶರ್ಟ್ ನೂ ಸಿಗುತ್ತೆ ಶರ್ಟ್ ಗಳು ಫಾರ್ಮಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ.

ಲೇಡೀಸ್ ಜೆಂಟ್ಸ್ ಎಲ್ಲಾ ಸಿಗುತ್ತೆ ನಿಮಗೆ ಬೆಲ್ಟ್ ವಾಚ್ ಬೇಕಾ ಚೈನ್ ವಾಚ್ ಬೇಕಾ ಯಾವ ವಾಚ್ ಬೇಕು ಎಲ್ಲ ಸಿಗುತ್ತೆ.

ನೋಡಿ ಎಸ್ಟ್ ಕ್ಲೀನ್ ಆಗಿ ಮೈನ್ಟೈನ್ ಮಾಡಿದ್ದಾರೆ ಫುಟ್ ಬಾಲ್ ಆಟ ಆಡೋಕು